ಇದು ಒಂದು ಫಂಕ್ಷನ್ ಮಾಡುವ ಮಂಟಪ ಇದರ ಹೊರಗಡೆ ಗಿಡ ಮರಗಳ ಮರಗಳಿವೆ ಗಾಡಿ ಇದೆ ಗಿಡಕ್ಕೆ ಲೈಟ್ ಅನ್ನು ಹಾಕ್ಕಿದ್ದಾರೆ

ಇದು ಒಂದು ಟೇಬಲ್ ಟೇಬಲ್ಲಿ ನ ಮೇಲೆ ಪಕ್ಕದಲ್ಲಿ ಎರಡು ಹೃದಯಗಳನ್ನು ಇಟ್ಟಿದ್ದಾರೆ ಆ ಹೃದಯವು ಬಣ್ಣ ಬಣ್ಣದ ಹೂವಿನಿಂದ ಮಾಡಲಾಗುತ್ತದೆ ಇದು ನೋಡಲು ಬಹಳ ಸುಂದರವಾಗುತ್ತದೆ.